ಅದರ ಸುತ್ತಲಿನ ಕಾಡಿನ ಸುತ್ತ ನೀರನ್ನು ತುಂಬಿಕೊಂಡಿತ್ತು ಅದರ ಮಧ್ಯದಲ್ಲಿ ಒಂದು ಗೋಪುರದಂತೆ ದೇವಸ್ಥಾನವೂ ಕಾಣಿಸುತ್ತಿತ್ತು.

ಕಾಣಬಹುದು ಹೀಗಾಗಿ ಅದು ಸುಂದರವಾಗಿ ಕಂಗೊಳಿಸು--

ಮಧ್ಯದಲ್ಲಿ ಒಂದು ಕಲ್ಲಿನಿಂದ ಮಾಡಿರುವ ದೇವಸ್ತಾನದಂತೆ ಇದೆ.

ಶಿವಮೊಗ್ಗ ಆಟೋ ಎಂಜಿನಿಯರಿಂಗ್ ವರ್ಕ್ಸ್ .

ಕೇಸರಿ ಬಣ್ಣದಿಂದ ಹಾಕಿ ಕೊಂಡಿರುವ ಒಂದು ಹುಡುಗ ಹಸಿರು ಮತ್ತು ನೀಲಿಯಿಂದ ಹಾಕಿ ಕೊಂಡಿರುವ --

ಅದರಲ್ಲಿ ಒಂದು ತಟ್ಟೆಯಲ್ಲಿ ಒಂದು ದೋಸೆ--

ಹಾಗೂ ನಾಲಕ್ಕು ಚಕ್ರವನ್ನು ಹೊಂದಿರುವ ಕಾರ್ --

ಒಬ್ಬ ಹುಡುಗ ಅದನ್ನು ಬಿಳಿ ಬಟ್ಟೆ ಹಾಗು ಕಪ್ಪನೆಯ ಪ್ಯಾಂಟ್ ಬಿಳಿ ಟೋಪಿ--

ಅದು ಬತ್ತದ ತೋಟ ಎಂದು ನಾವು ನೋಡಬಹುದು ಅದರ ಹಿಂದಿನಲ್ಲಿ ದೊಡ್ಡ ದೊಡ್ಡ ಮರಗಳನ್ನು--

ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ನಲ್ಲಿ ತುಂಬಾ ಬಸ್ ಗಳು ನಿಂತುಕೊಂಡಿವೆ ಅದರಲ್ಲಿ ಒಂದು ಬಸ್ --